ಇದೊಂದು ದಾಲ್ ಮಿಲ್ ಫ್ಯಾಕ್ಟರಿ ಆಗಿದ್ದು ಇದರಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಮಿಷಿನ್ ಗಳನ್ನ ನಾವು ಕಾಣಬಹುದು ಹಾಗೆ --

ಮತ್ತು ಒಳಗಡೆ ವಿವಿಧ ಬಟ್ಟೆಗಳನ್ನು ಹಾಕಲಾಗಿದೆ ಅದರ ಮೇಲೆ ಹಬೇದ ಕಲೆಕ್ಷನ್ ಆಲ್ ಟೈಪ್ಸ್ ಆಫ್ ಲೇಡೀಸ್ ಡಿಸೈನಿಂಗ್ ಡ್ರೆಸ್ ಮೆಟೀರಿಯಲ್ ಅಂಡ್ ಕಿಡ್ಸ್ ವೇರ್ ಎಂದು ಬರೆಯಲಾಗಿದ್ದು ಒಳಗಡೆ ವ್ಯಾಪಾರಿಗಳು ಕುಳಿತುಕೊಂಡಿದ್ದಾರೆ ಹೊರಗಡೆ ಒಂದು ಬೈಕ್ ಕಾಣಿಸುತ್ತಿದೆ.

ಇದೊಂದು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಆಗಿದ್ದು ಇದರಲ್ಲಿ ಅ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ನೀರನ್ನು ತುಂಬಲಾಗಿದೆ.

ಮತ್ತು ಅದರ ಐಸ್ ಕ್ರೀಮ್ ನ ಹೆಸರು ಹಾಂಗ್ಯೋ ಚಿ ಎಂದು ಮತ್ತು ಹೊರಗಡೆಯಲ್ಲಿ ಕುರ್ಕುರೆ ಪ್ಯಾಕೆಟ್ ಗಳನ್ನು ಅ ನೇತಾಡಲು ಬಿಟ್ಟಿದ್ದಾರೆ.

ಇದೊಂದು ಶಾಪಿಂಗ್ ಮಾಲ್ ಆಗಿದ್ದು ಇದರಲ್ಲಿ ಕೆರಿಯರ್ ಗಳನ್ನು ಕೂಡ ನಾವು ಕಾಣಬಹುದು.

ಇದು ಒಂದು ಅಂಗಡಿಯಾಗಿದು ಇದರ ಮೇಲೆ ಖುಷಿ ಲೇಡೀಸ್ ಫ್ಯಾಶನ್ ಸ್ಟೋರ್ ಅಂಡ್ ಗಿಫ್ಟ್ ಸೆಂಟರ್ ಎಂದು ಬದಲಾಗಿದ್ದು ಅಲ್ಲಿ ವಿವಿಧ ರೀತಿಯ ದೇವರ ಫೋಟೋ ಗಳು ಮತ್ತು ಗಿಫ್ಟ್ ಗಳಾಗಿ ಸಿಗುತ್ತದೆ.

ಮತ್ತು ಇಲ್ಲಿ ಅ ಅದರ ಮೇಲೆ ಲೇಡೀಸ್ ಫ್ಯಾಷನ್ ಸ್ಟೋರ್ ಅಂಡ್ ಗಿಫ್ಟ್ಸ್ ಸೆಂಟರ್ ಎಂದು ಬರೆಯಲಾಗಿದ್ದು ಬ್ಯಾನರ್ ನ ಮೇಲೆ ಹೀ ಹೀರೋಯಿನ್ ಫೋಟೋ ಹಾಕಲಾಗಿದೆ.

ಇದು ಒಂದು ಫಂಕ್ಷನ್ ಹಾಲ್ ಆಗಿದ್ದು--

ಹಾಗೂ ಇದು ಒಂದು ಆಂಧ್ರ ಪ್ರದೇಶ ದ ಒಂದು ಅಂಗಡಿಯಾಗಿದ್ದು ಇದರ ಮೇಲೆ ಕೊರಿಯರ್ ಅಂಡ್ ಪಾರ್ಸಲ್ ಆಫೀಸ್ ಅಂತ ಬರೆಯಲಾಗಿದೆ.